ನಾನು ನನ್ನ ಶಾಲೆಯ ಶಾಲೆ ದಿನಗಳ ಬಗ್ಗೆ ಹೇಳಿಕ್ಕೆ ಇಚ್ಚಿಸುತ್ತೇನೆ. ನಾನು ಮೊದಲು LKG ಮತ್ತೆ UKG ಅನ್ನು ಕಾಪು ಶಾಲೆಯಲ್ಲಿ ಮಾಡಿದ್ದು ಅದರ ನಂತರ ನಾನು. ಆ ಬ್ರಹ್ಮಾವರ ಶಾಲೆಯಲ್ಲಿ ಮಿಕ್ಕಿದ ಶಾಲೆ ದಿನಗಳನ್ನು ನಾನು ಕಳೆದದ್ದು ಅದು ಒಂದ್ನೇ ತರಗತಿ ಇಂದ ಹತ್ನೇ ತರಗತಿವರೆಗೆ. ನ~ ಅಹ್ ಬ್ರಹ್ಮಾವರ ಶಾಲೆ ತುಂಬಾ ದೊಡ್ಡ ಶಾಲೆ ಆಗಿತ್ತು. ಅದರಲ್ಲಿ ವಿದ್ಯಾರ್ಥಿಗಳು ಸಹ ತುಂಬಾ ಇದ್ರು ಅಹ್ ಒಟ್ಟು ಏಳು ವಿಭಾಗ ಇತ್ತು ಪ್ರತಿ ವರ್ಷ. ನಾನು ಅಹ್ ಅಹ್ ಒಂದ್ನೇ ತರಗತಿಯಿರುವಾಗ ನಾನು E ವಿಭಾಗದಲ್ಲಿ ಇದ್ದೇ ಆಗ ನಾನು ಹೊಸ ವಿದ್ಯಾರ್ಥಿ ಆಗಿದ್ದೇ ಅಲ್ಲಾ ಅವ್~ ಹಾಗಾಗಿ ನಂಗೆ ಯಾರು ಪರಿಚಯದವರು ಇರಲಿಲ್ಲ ಮತ್ತೆ ನಾನು ಕಮ್ಮಿ ಮಾತಡ್ತಿದ್ದಿದ್ದು ಮತ್ತೆ ಇಬ್ರೂ ಅಹ್ ಇಬ್ರೂ ಸ್ನೇಹಿತರು ಅಹ್ ಆದ್ರೂ ಆದ್ಹೇಗ್ ಅಂದ್ರೆ. ನನ್ನನ್ನು ನೋಡಿ ಅವರಿಗೆ ತುಂಬಾ ಬೇಸರವಾಯಿತು ನಾನು ಯಾರತ್ರ ಒಬ್ಳೇ ಒಬ್ಳೇ ಇದ್ದೇ ಅಲ್ಲಾ. ಮತ್ತೆ ಅವರೇ ನನ್ ಹತ್ರ ನನ್ನ ಜೊತೆ ಮಾತಡ್ಲಿಕ್ಕೆ ಶುರು ಮಾಡಿದ್ರು ನನ್ಗೆ ಅವರು ಮಾತಾಡುವಾಗ ನನ್ಗೆ ತುಂಬಾ ಖುಷಿ ಆಯ್ತು. ಆಗಳಿಂದ ಅವರಿಬ್ಬರೂ ನನ್ನ ಮೆಚ್ಚಿನ ಗೆಳತಿಯರು ಆಗಿದ್ರು. ಮತ್ತೆ ನಾವು ನಾವ್ ಮೂವರು ಕೈ ಹಿಡ್ಕೊಂಡು ಹೋಗ್ತೀದ್ವಿ ಆ ಊಟಕ್ಕೆ ಎಲ್ಲಾ ಮತ್ತೆ ನಾವು ನಮ್ಮ. Phone ಆ telephone number ಸ ex~ ಆ exchange ಮಾಡೀದ್ವಿ ಮನೆಯಲ್ಲಿಸ ಮಾತಾಡ್ತಿದ್ವಿ ಮತ್ತೆ ಎರಡು ಎರಡನೇ ತರಗತಿ ಆಗುವಾಗ ನಾ~ ನಾವ್ ಮೂವರು. ಬೇರೆ ಬೇರೆ ವಿಭಾ~ ವಿಭಾಗದಲ್ಲಿ ಇದ್ವಿ ಪ್ರತಿ ವರ್ಷ ಏನಂದರೆ ಅಹ್ ನಮ್ಮ ಶಾಲೆಯಲ್ಲಿ ಏನಂದರೆ ಅಹ್ ಪ್ರತಿ ವರ್ಷ ಅಹ್ ಬೇರೆ ಬೇರೆ ವಿಭಾಗಕ್ಕೆ. ನಮ್ಮನ್ನು ಹಾಕ್ತಾರೆ ಹಾಗಾಗಿ ನಮ್ಮ್~ ನಮ್ಮ ಸಹಪಾಟಿ ಕೂಡಾ ಸಹಪಾಟಿಗಳು ಕೂಡಾ ಬೇರೆ ಬೇರೆ ಆಗ್ತಾರೆ ಮತ್ತೆ ಈ. ಇದು ಒಂದು ಒಳ್ಳೆಯದು ಆದೇನಂದ್ರೆ ನನಗೆ ಪ್ರತಿ ವರ್ಷ ಹೊಸ ಹೊಸ ಅಹ್ ಗೆಳತಿಯರು ಗೆಳೆಯರೆಲ್ಲಾ ಆಗ್ತಾರೆ. ನನ್ನ ಆ ಮೆಚ್ಚಿನ class ಅಂದ್ರೆ ಗಣಿತ ನಾನ್. ಚಿಕ್ಕಿರುವಾಗ ನನಗೆ ಗಣಿತ ಅಂದ್ರೆ ತುಂಬಾ ಇಷ್ಟ ನನ್ನ ಅಹ್ ನನ್ನ ಮೂರನೇ ತರಗತಿ ಒಂದು ಅಹ್ ಅಹ್ ಶಿಕ್ಷಕರು ಇದ್ರು ಅವರು ನನಗೆ ತುಂಬಾ ಇಷ್ಟ ಅವರು ನನ್~ ನನಗೆ ಗಣಿತವನ್ನು ಕಳಿತಾ. ಕಲಿಸ್ತಾ ಕೊಡ್ತಿದ್ರು ಅವರು ಮಾಡಿದ ಎಲ್ಲ ಪಾಠ ಉಂಟಲ್ಲ ಈಗೆಲ್ಲ ಈಗಸ ನೆನಪುಂಟು ಅದು ತುಂಬಾ ಅಹ್ ಒಳ್ಳೆ ಆ ರೀತಿಯಲ್ಲಿ ಕಲಿಸ್ತಾ ಇದ್ರು. ಮತ್ತೆ ನನ್ನ ಚಿತ್ರ ಮಾಡುದಂದ್ರೆ ತುಂಬಾ ಇಷ್ಟ. ನನ್ ನಮಗೆ ಚಿತ್ರ class ಅಂತಾ ಚಿತ್ರಕಲೆ ಮಾಡುವ class ಅಂತಾ ಇತ್ತು. ನನ್ ನಾನ್ ಚಿತ್ರದಲಿ ತುಂಬಾ ಹುಷಾರು. ಮತ್ತೆ ವಾರಕ್ಕೆ ಎರಡು ಸರಾ PT . ಆ class ಅಂತ ಇತ್ತು ಅದರಲ್ಲಿ ನಾವು ಆಟ ಓಟ ಎಲ್ಲಾ ಮಾಡ್ತಿದ್ವಿ ನಾವು Cricket ಆಡಿದ್ವಿ ಮತ್ತೆ Basket ball ಆಡಿದ್ವಿ ಮತ್ತೆ ಕೆಲವು ಆಟೋಟ ಸ್ಪರ್ದೆಗಳನ್ನು ಆಡಿದ್ವಿ. ನಮ್ಮ ಕೊ~ ಶಾಲೆಯ ವಾ~ ವಾರ್ಷಿಕ ಉತ್ಸವಕಿಂತ ನಮಗೆ sports day ಇಷ್ಟ sports day ತುಂಬಾ ಇಷ್ಟ ಅದರಲ್ಲಿ marching ಆಗಿರ್ಬೋದು. ಓಟ ಓಟ ಆಟ ಸ್ಪರ್ದೆ ತುಂಬಾ ಇಷ್ಟ ನಾನು ಅಹ್ ನೂರು meter ಸ್ಪರ್ದೆ ಸ್ಪರ್~ ಸ್ಪರ್ದೆಯಲ್ಲಿ ನನಗೆ ಬಹುಮಾನ ಸಿಕ್ಕಿತ್ತು ಮತ್ತೆ. ಮತ್ತೆ ಆ ಅಲ್ಲಿ ಮತ್ತೆ ಆ ಆ ಆ sports day ಯಲ್ಲಿ ಅಂಗಡಿಸ ಬರ್ತಾ ಇತ್ತು. ಮತ್ತೆ ಹತ್ತನೇ ತರಗತಿಯಲ್ಲಿ ಎಂತ ಆಯ್ತು ಅಂದ್ರೆ ನನ್ನ ನನ್ನ ಅಹ್. First first standard ಇದ್ದು friends friends ಇದ್ರಲ್ಲ ಅವರುಸ ಆ~ ಆ~ ವಿ~ ನಾವೆಲ್ಲರೂ ಒಂದೇ ವಿಭಾಗದಲ್ಲಿ ಇದ್ವಿ ಅದ್ಕೆ ನನಗೆ ತುಂಬಾ ಖುಷಿ ಆಯ್ತು ಅವರೆಲ್ಲ ಇದ್ರಲ್ಲ.

ಮತ್ತೆ ಅಹ್ ಹತ್ತು ತರಗತಿಯಲ್ಲಿ ಹೋದು~ ಓದ್ಲಿಕ್ಕೆ ತುಂಬಾ ಇತ್ತಲ್ಲಾ.

ಅಹ್ ಆ ದಿನಗಳನ್ನು ಮರೆಯಲಿಕ್ಕೆಸ ಆಗುವುದಿಲ್ಲ ತುಂಬಾ ಖುಷಿ ಖುಷಿಯ ದಿನಗಳು ತುಂಬಾ ಗಮ್ಮತ್.

ಈಗೆಲ್ಲರೂ ಬೇರೆ ಬೇರೆ ಕಡೆಯಲ್ಲಿ ಇದ್ದಾರೆ ಅವರವರ ಕಾರ್ಯದಲ್ಲಿ ಇದ್ದಾರೆ ಮತ್ತೆ ಅವರನ್ನು ಸಿಗ್ಲಿಕ್ಕೆಸ ಕಷ್ಟ.

Hello, ಆ ಮಮತಾವ್ರೆ ಎಲ್ಲಿದ್ದೀರಿ?

ಎಂತ ಇರ್ತೀರಾ ಮರ್ರೆ ಮನೆಯಲ್ಲಿ, ಶೆಕೆ ಆಗುದಿಲ್ವಾ? ಇವಾಗ ಎಲ್ಲಿ ಶೆಕೆ ಇದೆ, ಇವಾಗ ಅ ಅಂದ್ರೆ ಚಳಿಗಾಲ. ಚಳಿಗಾಲ, ಅದು ಹೆಸ್ರಿಗೆ ಚಳಿಗಾಲ, ಬೆಳಿಗ್ಗೆ ಮಾತ್ರ ಚಳಿ ಇರುದು ಆಯ್ತಾ, ಮತ್ತೆ ರಾತ್ರಿ ಮತ್ತೆ ಅದು ಬಿಟ್ರೆ ಮತ್ತೆ ಮಾಮೂಲಿ ಎಲ್ಲ time ಅಲ್ಲಿ ಇರ್ವ ಹಾಗೆ ಬೆವ್ರು ಬರುದಿಲ್ವಾ ಛೇ ನಂಗೆ ಇರ್ಲಿಕಾಗುದಿಲ್ಲ . ಆ ಇರ್ತದೆ ಬಿಡಿ, ಅಂದ್ರೆ ನಮ್ಮ ಈ ಮಂಗಳೂರಿನಲ್ಲಿ ಉಡುಪಿ ಮಂಗಳೂರಲೆಲ್ಲಾ ತುಂಬಾನೇ ಅಂದ್ರೆ ವಾತಾವರಣ different ಅ different. ಸಿಕ್ಕಾಪಟ್ಟೆ ಉಂಟು ಮತ್ತೆ ಚಳಿಗಾಲ ಈಗ ಇಷ್ಟು ಬಿಸ್ಲು ಇರ್ವಗ ಅಂದ್ರೆ ಶೆಕೆ ಆಗುವಾಗ ಇನ್ನೂ ಬೇಸ್ಗೆಕಾಲದಲ್ಲಿ ಮುಗೀತು ಕತೆ, AC ಇಲ್ಲದಿದ್ರೆ ಆಗುದೇ ಇಲ್ಲ. ಇ~ ಇವಾಗ ಅಂದ್ರೆ ಚಳಿಗಾಲ ಆದ್ರೂ ಬೆಳಗಿನ ಹೊತ್ತು ಒಂದೂ ಸ್ವಲ್ಪ ಹೊತ್ತು ಚಳಿ ಇದ್ರೆ ಮಧ್ಯಾಹ್ನ ಆಗುವಾಗ. ತುಂಬಾನೇ ಶೆಕೆ ಅಂದ್ರೆ ಆ ಬಿಸ್ಲು ಅಷ್ಟೊಂದು ಬರ್ತದೆ, ಅಂದ್ರೆ ಸ್ವಲ್ಪ ಬಂದ್ರೆ ಬಿಸ್~ ಬಿಸ್ಲು ಕೂಡಾ ತುಂಬಾನೆ ಅದು ಉರಿಯಾಗಿರುವಂತಹ ಬಿಸ್ಲು ಆಗಿರ್ತದೆ. ಹೂ ಅಲ್ಲ, ಬಿಸ್ಲು ಮಧ್ಯಾಹ್ನ ತನಕ ಅಲ್ಲಾ ಹತ್ತು ಗಂಟೆ ಆಗುವಾಗ ಆಯ್ತು ಚಳಿಯಲ್ಲ ಹೋಗಿ ಎಲ್ಲಾ ಎಂತ ಎಲ್ಲಿಂದ ಗಾಳಿ ಬರ್ಬೇಕು ಎಲ್ಲಿಂದ ಗಾಳಿ ಬರುತ್ತದೆ ಅಂತ ಹುಡುಕ್ಕ್ಬೇಕು ಅಷ್ಟೇ. ನಾವು bank ಅಲ್ಲಿ AC ಇರ್ತದೆ ಅಂತ ನೋಡಿ ಖುಷಿಯಾದದ್ದು, ಆದ್ರೆ AC ಇಲ್ಲ, ಅದು ನಮ್ಮ ಹಳೆಯ ಕೊರೋನದ್ದು ಕೊಡುಗೆ, AC ಎಲ್ಲಾ ತೆಗ್ದ್ ಹಾಕಿದ್ದಾರೆ ಈಗ ಬರಿ ಗಾಳಿ ಬರಿ fan ಇಂದ ಮಾತ್ರ .

ಹೌದು, ಮತ್ತೆ ಇವಾಗ ಅಂದ್ರೆ ಮುಂಚೆಯೆಲ್ಲಾ ಹಂಚಿನ ಮನೆಯೆಲ್ಲ ಜಾಸ್ತಿ ಇತ್ತು, ಅದ್ರಲ್ಲಿ ತುಂಬಾನೇ ತಂಪಿತ್ತು.

ಇವಾಗ ಆತರ ಏನೂ ಇಲ್ಲ ಇವಾಗೆಲ್ಲ ಹಂಚಿನ ಮನೆಯಲ್ಲ ಹೋಗಿದೆ ಈಗ ಈವಾಗ ಕುತ್ಕೊಳಕು ಆಗಲ್ಲ, ಅಂದ್ರೆ direct ಬಿಸ್ಲು ಮನೆಯ ಮೇಲೆ ಬಿದ್ದಾಗ ಬಿಸಿ ಆಗ್ತದೆ ಒಳಗಡೆ, ಅಂದ್ರೆ ಮಧ್ಯಾಹ್ನ ತನಕ ಸ್ವಲ್ಪ ಒಂದು ತಂಪು ಇರ್ತದೆ ಒಂದು ಹತ್ತು ಗಂಟೆ ತನಕ. ಆಮೇಲೆ ತುಂಬಾನೇ ಈ ವೇ~ ವಾತಾವರಣಾ ಯಾವಾಗ ಯಾವ ತರ ವಾತಾವರಣ ಇರ್ತದೆ ಅಂತನೆ ಹೇಳ್ಲಿಕಾಗುದಿಲ್ಲ ಈಗ. ನಮ್ಮ ಈ ಬಿಸ್ಲು ಇದು ಒಂದು ಉಂಟಲ್ಲ ಎಲ್ಲರನ್ನೂ ಮೀರ್ಸೊ rate ಇಗೆ ಬೆಳಿತಾ ಉಂಟು. ಅಲ್ಲಿಸಾ ಹಾಗೆ ಒಂದ್ ಕಡೆ ಮಳೆ ಇದ್ರೆ ಇನ್ನೊಂದ್ ಕಡೆ ಇರುದಿಲ್ಲ, ಬೆಂಗಳೂರ್ರೆನಾ ಅಂತ ಅಂದ್ಬಿಟ್ಟು ನಮ್ಗೆ ಅನುಮಾನ ಬರ್ಲಿಕ್ಕೆ start ಆಗ್ತದೆ. ಹೌದು, ಇವಾಗ ನೋಡಿದ್ರೆ ಅದೇ ಆ ಊರಲ್ಲಿ Bangalore ಅಲ್ಲಿ ಎಲ್ಲಾ ತುಂಬಾನೇ ಚಳಿ, ಆದ್ರೆ ಅಲ್ಲೂ ಅಷ್ಟೇ ಬಿಸ್ಲು ಬಂದ್ರೆ ಮತ್ತೆ ಅದು ಒಂತರ ಉರಿ ಸೆಕೆ ಆಗಿರ್ತದೆ. ಆ ಮಧ್ಯಾಹ್ನದ ಹೊತ್ತಿಗೆ ಹೊರಗಡೆ ಹೋದ್ರೆ ಗಾಳಿ ಎಲ್ಲಾ ಸಿಗೋದಿಲ್ಲ ಅಲ್ಲ ತುಂಬಾನೇ ಮರಯೆಲ್ಲ ಇಲ್ಲ ಇವಾಗ. ಬೆಂಗಳೂರೆಲ್ಲಾ ವಿಚಿತ್ರ ಜಗತ್ತು, ನಮ್ಗೆ ಬೆಂಗಳೂರ ನಮ್ದು ನಮ್ಮ ದಕ್ಷಿಣ ಕನ್ನಡ ಒಳ್ಳೆದುಂಟು ಸಾಕ್ ನಮಗೆ, ಇಲ್ಲಿ ಒಮ್ಮೆ ಹೀಗೆ ಹೊರಗಡೆ ಹೋಗಿ ಬಂದ್ವಿ ಹೋಗಿ ಬರುವಾಗ ಹಾ ಸಮಾಧಾನ. ಅಂದ್ರೆ ನಮಗಿಲ್ಲಿ bank ಇದ್ದು ಪಕ್ಕದಲ್ಲಿ ಒಂದು ತೋಟ ತರ ಉಂಟು ಆಯ್ತಾ ಸುಮ್ಮನೆ ಹೀಗೆ ಮಧ್ಯಾಹ್ನಯೆಲ್ಲ ಊಟ ಎಲ್ಲಾ ಆದ್ಮೇಲೆ ಒಮ್ಮೆ ಓಡಾಡಿಕೊಂಡು ಬರಲಿಕ್ಕೆ ಹೋಗಿದ್ವಿ, ಅಂದ್ರೆ ನಮ್ದಲ್ಲ ಸ್ವಲ್ಪ ಕೆಲ್ಸ ಕಡಿಮೆ.

ಹಾ ಸರಿ, ಅಂದ್ರೆ ನಿಮ್ಮ ದಕ್ಷಿಣ ಕನ್ನಡ ಅಂತ ಹಳ್ಳಿಯಲ್ಲೆಲ್ಲ ತುಂಬಾ ಮರ ಅಂತ ಇರ್ತದೆ ಅದೇ ಮಂಗಳೂರಲ್ಲಿ ನಮ್ಮ ಪೇಟೆಗೆ ಬಂದ್ರೆ ಅಲ್ಲಿ ಇರುವಂತ ಪಟ್ಟಣದಲ್ಲಿ ಇರುವಂತದೆ. ಎಲ್ಲ ಕಟ್ಟಡ ನೋಡಿದ್ರೆ, ಯಾವ ಕಡೆಯಿಂದಾನೂ ಯಾವ ಯಾವುದು ಒಂಚೂರು ಗಾಳಿನೂ ಬರೋದಿಲ್ಲ ಮತ್ತೇ ಮರ ಇಲ್ಲ ಅಂದ್ರೆ ಗಾಳಿ ಎಲ್ಲಿಂದ ತಾನೇ ಬರುವುದು, ನೆರಳು ಎಲ್ಲಿ ಸಿಗ್ತದೆ? ಮತ್ತೆ. ಎಲ್ಲಾ ಕಡೆ ಬಿಸಿಲಲ್ಲೇ ಅದು ಎಂತ ಧಗೆ ಅಂತ ಹೇಳ್ತಾರಲ್ಲ ಆತರದ್ದು.

ಎಲ್ಲಾದ್ರೂ ಹೋಗಿದ್ರಾ? ರಜೆ ಇತ್ತಲ್ಲ? ಇಲ್ಲ, ಶನಿವಾರ ಭಾನುವಾರ ರಜೆಗೆ ಎಲ್ಲೂ ಹೋಗಿಲ್ಲ, ಮಕ್ಕಳಿಗೆಲ್ಲ ಆ ಇದು ರಜೆ ಇತ್ತು, ಆ ಹೋದ್ ವಾರದಲ್ಲಿ ವಾರ ರಜೆ ಊರಿಗೆ ಹೋಗಿ ನಮ್ಮ ಹಳ್ಳಿಯಲ್ಲಿ ಇರುವುದು ಊರು ಆ ಊರಿಗೆಲ್ಲ ಹೋಗಿ, ಅಜ್ಜ ಅಜ್ಜಿ ಜೊತೆಯೆಲ್ಲ ಇದ್ಕೊಂಡು ಬಂದ್ರು. ಹಾ ಹಾ ಹಾ, ಅಂದ್ರೆ ಗಮ್ಮತ್ತು ಆಯ್ತು ಅಂತ ಆಯ್ತು. ಹಾ, ಅಲ್ಲಿನ weather, ಅಲ್ಲಿನ ವಾತಾವರಣ ತುಂಬಾನೇ ಚೆಂದ ತೋಟದ ಮಧ್ಯ ಮನೆ.

ಬೆಳಗ್ಗೆ ಆಗುವಾಗ ತುಂಬಾನೇ ಅಂದ್ರೆ ಚಳಿ ಇರ್ತದೆ, ತಂಪಿರ್ತದೆ, ಅದೇ ನಮ್ಮ ಇಲ್ಲಿಗೆ ನಾವ್ ಹೋಲಿಕೆ ಮಾಡಿದ್ರೆ ಅಲ್ಲಿ ನಾವಿರೋದೆ ಒಳ್ಳೆದು. ಅಲ್ಲೇ ಸ್ವಲ್ಪ ಜಾಸ್ತಿ time ಸಮಯ ಇರ್ವ ಅಲ್ಲಿನ ವಾತಾವರಣ ನಾವು ಅಷ್ಟು ಚಂದ ಅಂದ್ರೆ ಬೆಳಿಗ್ಗೆ ಎದ್ದಾಗ ಯಾವ ವಾಹನದ sound ಇಲ್ಲ. ಯಾವ ಆ ಹೋಗೆನು ಇಲ್ಲ, ಯಾವ್ದು ಧೂಳು ಇಲ್ಲ ಅಂದ್ರೆ ತೋಟದ್ ಮಧ್ಯ ಮನೆ ಇರ್ತದೆ.

ಅಂದ್ರೆ ತುಂಬಾನೇ ತಂಪಾಗಿ ಆಗಿ ಇರ್ತದೆ, ಆತರ ಎಲ್ಲ ಇರ್ತದೆ ಅಂದ್ರೆ ಇಲ್ಲಿ ವಾತಾವರಣಕ್ಕೆ ನೋಡಿದ್ರೆ ನಮ್ಗೆ ಹಳ್ಳಿಯ ಆ ಹಳ್ಳಿಯಲ್ಲಿ ಒಳ್ಳೆದು. ಅಲ್ಲಿದ್ದು ಜೀವನ ಉಂಟಲ್ಲ, ನಮ್ಗೆ ಹೇಳಿ ಮಾಡ್ಸಿದ ಜೀವನ, but ನಾವು ಎಂತ ಮಾಡ್ತೇವೆ ಪಟ್ಣಕೆಲ್ಲ ಬಂದು, ಅದು ಅಂತೆ car ಅಂತೆ ಮತ್ತೊಂದಂತೆ ಮಗದೊಂದಂತೆ ಆಗಿ ಹೋಯಿತ್ ಅಲ್ಲಿಗೆ .

ಈಗೆಲ್ಲ ಹಳ್ಳಿ ಒಳ್ಳೆದ್ರಿ, ಇದೆಲ್ಲ ಎಂತದಿಲ್ಲ ನಿಜ ಹೇಳಬೇಕಾದರೆ. ಹೌದು, ನಮ್ದು ನಾವು ಇವಾಗ ನೋಡಿದ್ರೆ ನಮ್ಮ ಅದಾಯಿತು, ಇನ್ನು ನಮ್ಮ ಮಕ್ಕಳ ಜೀವನದಲ್ಲೆಲ್ಲ ಇನ್ನು ಹಳ್ಳಿಯ life ಅಂದ್ರೆ ಹಳ್ಳಿಯ ವಾತಾವರಣ ಎಲ್ಲ ಸಿಕ್ತದೋ. ಅಥವಾ ಇಲ್ವೋ, ಅನ್ನೋದು ಗೊತ್ತಿಲ್ಲ ಅಂದ್ರೆ ಇತರನೇ ಸಿಕ್ಕ ರಜೆ ಶಾಲೆಗೆ ಸಿಕ್ಕ ರಜೆಯಲ್ಲೊಮ್ಮೆ ಹೋಗಿ ಹಳ್ಳಿಯ ವಾತಾವರಣ ಸವಿಯುವುದು ಮಾತ್ರ ಅವ್ರ ಭಾಗ್ಯ ಅಂತ ಹೇಳ್ಬೋದು ಅಷ್ಟೇ. ಅಷ್ಟೇ ಅಷ್ಟೇ ಇನ್ನೆಂತ ಒಂದು ಕೆಲಸ ಮಾಡ್ತೀನೆ ಮತ್ತೆ ಮತ್ತೆ call ಮಾಡ್ತೇನೆ ನಿಮ್ಗೆ.

ಹಾ ನಾನ್ ಚೆನ್ನಾಗಿದ್ದೇನೆ, ನೀನ್ ಹೇಗಿದ್ದೀಯಾ? ಹಾ ನಾನ್ ಕೂಡ ಚೆನ್ನಾಗಿದ್ದೇನೆ. ಮತ್ತೆ ಸಮಾಚಾರ? ಸಮಾಚಾರ ಎಂತ ಇಲ್ಲ ಎಲ್ಲ ನಿಂದೆ. ಮತ್ತೆ ಏನು ಅಪ್ರೂಪ call ಮಾಡಿದ್ದು? ತುಂಬಾ time ಆಯ್ತಲ್ಲ call ಮಾಡದೆ. ಹ್ಮ್ ಸುಮ್ನೆ ಮಾತಾಡುವ ಅಂತ call ಮಾಡಿದ್ದು ನೆನ್ಪಾಯ್ತು ನಿಂದು ಹಾಗೆ. ಹೌದಾ, ನಿಂದು call ಅಂತು ಕೆಲವು time ಆಯ್ತು ನೋಡದೆ ವರ್ಷನೆ ಆಯ್ತಂತಾಂತಲ್ಲ ಕೆಲವು. ಹೌದು, ಅಂದ್ರೆ work pressure ಹಂಗಿರ್ತದಲ್ಲ, ಮತ್ತೆ ನೀನ್ ಕೂಡ ಸಿಗುದಿಲ್ಲ ನೀನ್ ಕೂಡ ದೂರ ಇರ್ತಿ. ಲಿಖಿತ್, ಗೌರವ್ ಆದ್ರೆ ಸಿಕ್ತಾ ಇರ್ತಾರೆ ಯಾವತ್ತಾದ್ರು ಅಪ್ರೂಪಕ್ಕೆ ನಾವೆಲ್ಲ hotel ಗೆಲ್ಲ ಹೋಗ್ತಿರ್ತೀವಿ ಇಲ್ಲಿ. ಹೌದು, ನೀವು ಅಲ್ಲೇ ಹತ್ತಿರ ಅಲ್ಲ, ಹಾಗಾಗಿ ನೀವು ಸಿಕ್ತಿರ್ತೀರಿ ನಾನು ಇಲ್ಲಿ ದೂರ ಬಂದು ಒಬ್ಬನೇ ಇರ್ತೀನಿ ನಮ್ friends ಎಲ್ಲ ಈಗ ಸಿಗುದು ಕಡಿಮೆ ಅಲ್ಲ. ಹೌದ್ ಹೌದು, ಏನ್ ಗೊತ್ತುಂಟ ಮುಸ್ತಾಕ್ ನಾವೊಂದು trip plan ಮಾಡಿದ್ದೀವಿ.

ಹಾ date decide ಆಗ್ಲಿಲ್ಲ ಇನ್ನು ಯಾವತ್ತಂತ ಅದು ಹೋಗೊ plan ಅಲ್ಲಿದ್ದೇವೆ. ಮಡ್ಕೇರಿಗಂತ ಇದು book ಆಗಿದೆ. ಹೌದಾ ಎಷ್ಟು ಜನ ಇದ್ದೀರಿ? . ನಮ್ಮ gang ಅವರೇ ಒಂದು ಹದ್ನೈದು ಜನ ಇದ್ದಾರೆ.

ಆ ಹಾಗಾದ್ರೆ ನಾನು try ಮಾಡ್ತೇನೆ ಬರ್ಲಿಕ್ಕೆ. ಹೌದಾ, try ಮಾಡುದಲ್ಲ ಬರ್ಲೇ ಬೇಕು.

ಅಂದ್ರೆ ಏನಂದ್ರೆ ಇಲ್ಲಿ work ಇದ್ಯಲ್ಲ ನಂದು. ಏನು ಕಾರಣ ಕೊಡ್ಬೇಡ, ಕಾರಣ ಏನು ಬೇಡ ನೀನು ಬಾ ಅಷ್ಟೆ. ನೋಡುವ ನಾನು ರಜೆಗೆ apply ಮಾಡ್ತೀನಿ.

ಅಂದ್ರೆ ನನ್ನತ್ರ ಗಾಡಿ ಇದೆ, ಮತ್ತೆ ಲಿಖಿತ್ ನತ್ರ ಗಾಡಿ ಇದೆ, ನಿನ್ನತ್ರ ಕೂಡ ಇದೆ ಅಲ್ಲ ಗಾಡಿ?

ಹಾ, ಮತ್ತೇನು ಅದ್ರಲ್ಲೆ ಹೋಗುವ.

ಹಾ ಹಾಗಾದ್ರೊಂದು ಹದ್ನಾಯ್ದು ಜನ ಒಂದು ಮೂರು ಮೂರು car ಅಲ್ಲಿ ಹೋದ್ರೆ ಆಯ್ತಲ್ಲ. ಹೌದು, ಮೂರ್ ನಾಲ್ಕು ಇದೆ ನಮ್ ಜನ್ರತ್ರ ನಮ್ friends ಹತ್ರ.

ಅಂದ್ರೆ second Saturday ಬರುವ ದಿವ್ಸ ನಾವು ಇದು plan ಮಾಡಿದ್ವಿ ಅಂದ್ರೆ ಶುಕ್ರವಾರ ಹೋಗಿ second Saturday ಮತ್ತೆ sunday ಮತ್ತೆ ಬೆಳಿಗ್ಗೆ ನಾವು ಇಲ್ಲಿ return ಬರುದಂತ monday ಬೆಳಿಗ್ಗೆ return ಬರುದಂತ. ಹಾ ಹಾಗಾದ್ರೆ ಶುಕ್ರವಾರ ಮತ್ತೆ ಶನಿವಾರ ರಜೆ ಹಾಕ್ಬೇಕಾಗ್ತದಲ್ಲ? ಹೌದು, second Saturday ರಜೆ ಇಲ್ವಾ. ಇಲ್ಲ ನಮ್ಗೆ ರಜೆ ಇಲ್ಲ ನಮ್ಗೆ ಆದಿತ್ಯವಾರ ಮಾತ್ರ ರಜೆ ಇರುದು. ಹೊ, ಒಂದೆರಡ್ ದಿವ್ಸ ರಜೆ ಹಾಕು ಪರ್ವಾಗಿಲ್ಲ ಏನಾಗಲ್ಲ. ತೊಂದ್ರೆ ಇಲ್ಲ ನಂಗೇನ್ ತೊಂದ್ರೆ ಇಲ್ಲ ರಜೆ ಕೊಟ್ರೆ ನಾನು ಎರಡು ದಿನ ರಜೆ ಹಾಕ್ಲಿಕ್ಕೆ ready ಇದ್ದೇನೆ ಮೂರು ದಿನ ರಜೆ ಹಾಕ್ಲಿಕ್ಕು ready ಇದ್ದೇನೆ. ಹೊಟ್ಟೆನೋವು ಅಂತ ಹೇಳು ಜ್ವರ ಅಂತ ಹೇಳು. ಯಾವ್ದಾದ್ರು ಕಾರಣ ಕೊಟ್ಟು ರಜೆ ಹಾಕು. ಅಲ್ಲ ಹಾಗೇನಿಲ್ಲ ರಜೆ ಕೇಳಿದ್ರೆ ಕೊಡ್ತಾರೆ. ನಾವು ಕೇಳ್ಬೇಕಷ್ಟೆ.

ಹೌದು ಏನಾಗಲ್ಲ ಕೇಳು ತುಂಬ time ಆಯ್ತಲ್ಲ ಸಿಗ್ದೆ, ಸಿಗುವ. ಹೌದು ನಾವು school time ಅಲ್ಲಿ ಹೋದದ್ದೆಲ್ಲ ನೆನಪಾಗ್ತದಲ್ಲ. ಹೌದು ಹೌದು. ಆಯ್ತು ಹಾಗಾದ್ರೆ ನಂಗೊಂದ್ call ಬರ್ತಾ ಇದೆ ನಾನು ಮತ್ತೆ ಮಾಡ್ತೇನೆ ನಾವು ಆವತ್ತು tenth ಅಲ್ಲಿರುವಾಗಲ್ಲ ಹೋದದ್ದು ನೆನಪಿದ್ಯಾ ನಿನ್ಗೆ?

ಹ್ಮ್. ಅದು ಮಾತ್ರ ತುಂಬ jolly ಆಗಿತ್ತು ಮಾತ್ರ ನಮ್ಗೆ.

ಈಗ ನಾನು work ಮುಗ್ಸಿ ಬರ್ತಾ ಇದ್ದೆ, ಆಗ ಲಿಖಿತ್ message ಇತ್ತು ಲಿಖಿತ್ನದ್ದು. ಅದನ್ನು ನೋಡಿ ನಾನ್ ನಿಂಗೆ call ಮಾಡಿದ್ದು. ಹೌದಾ, ಆಯ್ತಾಗಾದ್ರೆ ನಾಳೆ ಏನು ಅಂತ ಕೇಳಿ.

ಒಮ್ಮೆ ಎಲ್ಲ ಒಟ್ಟಿಗೆ group call ಮಾಡಿ ಮಾತಾಡುವ . ಒಂದು conference call ಹಾಕಿ ಒಂದ್ ನೋಡುವ.

ಹ hello ಶ್ರಾವ್ಯ ಅವರೇ ಹೇಳಿ. ಹೇಗಿದ್ದಾರೆ ಮತ್ತೆ.

ನಾನುಸ ಹುಷಾರಾಗಿದ್ದೇನೆ ಮತ್ತೆ ಮನೆ ಅಲ್ಲಿ ಮನೆ ಅಲ್ಲಿ. ಹಾ ಹುಷಾರಿದ್ದಾರೆ ನಿಮ್ದು. ನಮ್ಮ ಮನೆಯಲ್ಲಿಸ ಹುಷಾರಿದ್ದಾರೆ ಮತ್ತೆ ಹ.

ಹೌದ ಏನು special ಇತ್ತು ಇವತ್ತು. ಇವತ್ತು ಶಾಖಾಹಾರಿ ಅದ್ಕೆ ಬೆಂಡೇ ಸಾರಿತ್ತು ಅಷ್ಟೆ. ಹೌದಾ ನಮ್ಗೆಸ ನಮ್ಗೆ veg ಇವತ್ತು. ಅದೇ ಮತ್ತೆ ಮೊನ್ನೆ ನಮ್ಮ ಆ ಅಕ್ಕನ ಮದುವೆ ಇತ್ತಲ್ಲ ನೀವು ಬರ್ಲಿಲ್ಲ. ಆ ಮೊನ್ನೆ ಕೆಲಸ ಇತ್ತು ಮಾರ್ರೆ ಆ ದಿನ ರಜೆ ಕೊಡ್ಲಿಲ್ಲ ಹಾಗಾಗಿ ಬರ್ಲಿಕ್ಕಾಗ್ಲಿಲ್ಲ ಬರ್ಬೇಕು ಅನ್ಕೊಂಡೆ ಬರ್ಲಿಕ್ಕಾಗ್ಲಿಲ್ಲ.

ಮಾಡ್ಬೇಕು ಒಮ್ಮೆ. ಅದು like ಎಲ್ಲರೂ ಬ~ ಬಂದಿದ್ರು ನಮ್ಮ ಸ್ನೇಹಿತರು ನೀವ್ ಒಬ್ರೇ ಬರ್ಲಿಲ್ಲ. ಹೌದಾ ಅದೇ ಆ ದಿನ ಬರ್ಬೇಕು ಅನ್ಕೊಂಡಿದ್ದೆ ಮತ್ತೆ last last ಆ minutes ಅಲ್ಲಿ ಅದು ಆಗ್ಲಿಲ್ಲ ಬರ್ಲಿಕ್ಕೆ ಕೊಡ್ಲಿಲ್ಲ ರಜೆ.

हल्दी function ಗೆ ಬರ್ಬೋದಿತ್ತಲ್ಲ हल्दी function .

हल्दी function ಗೆ ಅದೇ ಈಗ duty busy ಅಲ್ಲಿ ಯಾವ್ದಕ್ಕು ಹೋಗ್ಲಿಕ್ಕಾಗ್ತಿಲ್ಲ ಈಗ.

ತುಂಬಾ ಗಮ್ಮತ್ ಆಗಿತ್ತು ನೀವು ಒಬ್ರೇ ಬರ್ಲಿಲ್ಲ ಬಾಕಿ ಅವ್ರು ಕೇಳ್ತಾ ಇದ್ರು ನಮ್ಮ friends ಯಾಕೆ ಬರ್ಲಿಲ್ಲ ಅಂತ. ಒಮ್ಮೆ wish ಮಾಡ್ಲಿಕ್ಕೆ ಬರ್ಬೇಕು ಒಮ್ಮೆ. ಹೌದು ಅವಳು ಈಗ ಅವ~ ಅವರ ಗಂಡನ ಮ~ ಮನೆಯಲ್ಲಿ ಇದ್ದಾರೆ ಅಕ್ಕ. ಹೌದಾ ಯಾವಗ ಬರುದು ಮನೆಗೆ. ಹಾ ಬರುದು ಅವರು ಬರುದು ne~ next week .

ಹೌದಾ ಅವ್ರು ಬಂದ್ಮೇಲೆ ಒಮ್ಮೆ ತಿಳಿಸಿ ಬರ್ತೇನೆ ನಾನು ಮನೆಗೆ. ಹ ಮತ್ತೆ ಹ ಅಪ್ಪ-ಅಮ್ಮ ಎಲ್ಲ ಹುಷಾರಿದ್ದಾರಲ್ಲ.

ಹ ಅಪ್ಪ-ಅಮ್ಮ ಹುಷಾರಿದ್ದಾರೆ ನಿಮ್ದು ಸೌಖ್ಯ ಅಲ್ಲ ತಂದೆ-ತಾಯಿ. ಹುಷಾರಿದ್ದಾರೆ ಮತ್ತೆ ಅವ್ರ ಮದ್ವೆ ತುಂಬಾ ಸಂಭ್ರಮದಿಂದ ಆಚರಿಸಿದ್ವಿ ಮತ್ತೆ ಊಟಸ ತುಂಬಾ ಒಳ್ಳೆ ಆಗಿತ್ತು ನೀವ್ ಒಬ್ರು ಬರ್ಲಿಲ್ಲ. ಹೌದಾ ಜನ ಎಲ್ಲ ಸುಮಾರ್ ಬಂದಿದ್ರ. ಹೌದು ಒಂದು ಸಾವಿರ ಅಂತ ಇದ್ದದ್ದು ಎರಡು ಸಾವಿರವರೆಗೆ . ಹೌದಾ ಮತ್ತೆ ಊಟ ಎಲ್ಲ. ಊಟ ಎಲ್ಲ ಇತ್ತು ಪುಣ್ಯಕ್ಕೆ ಇತ್ತು. Double ಹ ಒಂದ್ ಸಾವಿರ ಹೇಳಿದ್ದು ಎರಡು ಸಾವಿರ ಆಗಿತ್ತಲ್ಲ. ಹೌದು ಹೌದು ಅದು ಆ ದಿನ ಕೆಲವು ಮದ್ವೆ ಇತ್ತಲ್ಲ ಬೇರೆ ಬೇರೆ ಹೋಗಿ ಅಲ್ಲಿ ಊಟ ಮಾಡಿದ್ರಂತೆ.